ಆ ಜನಪ್ರಿಯ ಟಿವಿ ರಿಯಾಲಿಟಿ ಶೋ ಗಳಲ್ಲಿ ಸಂಗೀತದ ಹಾವಳಿ ಜಾಸ್ತಿ ಆಗಿರುವುದರಿಂದ ಇದರಲ್ಲಿ ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ ಆದ್ದರಿಂದ ಇದ --

ಇಲ್ಲಿ ಮೀನುಗಳನ್ನ ಮಾರುತ್ತಾ ಇದ್ದಾರೆ ಅದರಲ್ಲಿ ಮೀನುಗಳು ಬಾಂಗಡಿ ಸಿಗಡಿ ಇನ್ನು ಮೀನುಗಳು ಇದ್ದಾವೆ.

ಈ ಚಿತ್ರದಲ್ಲಿ ಎಚ್.ಡಿ.ಎಫ್.ಸಿ ಬ್ಯಾಂಕ್ ಅಂತ ಕಾಣಸ್ತಾಯಿದೆ ಇದು ಭಾ ಕರ್ನಾಟಕದಲ್ಲಿ ಭಾರತದಲ್ಲಿ ಒಂದು --

ನೋಡಿ ಈ ಚಿತ್ರದಲ್ಲಿ ಒಬ್ಬ ಯುವತಿ ಮಖಕ್ಕೆ ಬಟ್ಟೆಯನ್ನು --

ಇಲ್ಲಿ ಕಟ್ಟಡ ನಿರ್ಮಾಣ ಹಂತದಲ್ಲಿರುವ ಮನೆಗೆ ಎಲೆಕ್ಟ್ರಿಷಿಯನ್ ಗಳು ವಿದ್ಯುತ್ ಅಹ್ ವಿದ್ಯುತ್ ವೈರುಗಳನ್ನು ಕನೆಕ್ಷನ್ ಗಳನ್ನು ಕೊಡಲು.

ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಆವಿಷ್ಕರಣ ಸಭೆಯಲ್ಲಿ ಸಭೆ ನಡೆದಿದೆ ಅಲ್ಲಿ ಶಿವಪ್ರಸಾದ್ ಅನ್ನುವವರು ಪುಸ್ ಅಹ್ ದವರ ನೇತೃತ್ವದಲ್ಲಿ ನಡೆಯುತ್ತಿದೆ.

ಈ ಕಡೆಯಿಂದ ಆ ಕಡೆ ತಮ್ಮ ವಾಹನಗಳೊಂದಿಗೆ ಹೋಗ್ತಾ ಇದ್ದಾರೆ.

ಇಲ್ಲಿ ಒಂದು ಪ್ರೈವೇಟ್ ಸಮೀರ್ ಟ್ರಾವೆಲ್ಸ್ ಅಂತ ಕಾಣ್ತಾ ಇದೆ ಇದು --